ಒಂದು ಸ್ವಿಚ್ ಬೋರ್ಡ್ ಇದೆ ರಾಘವೇಂದ್ರನ್ ಫೋಟೋ ಇದೆ.

ಇಲ್ಲಿ ಸ್ಟೂಡೆಂಟ್ ಗಳು ಇದ್ದಾರೆ ಮತ್ತೆ ಟೀಚರ್ಸ್ ಇದ್ದಾರೆ.

ಇದು ಒಂದು ಬಿಲ್ಡಿಂಗ್ ಆಗಿದೆ ಈ ಬಿಲ್ಡಿಂಗ್ ಅನ್ನು ಡೆಕೋರೇಷನ್ ಮಾಡಿದ್ದಾರೆ ಈ ಬಿಲ್ಡಿಂಗಿನಲ್ಲಿ ಹಲವಾರು ವ್ಯಕ್ತಿಗಳು ಇದ್ದಾರೆ.

ಒಂದು ತೆಂಗಿನ ಮರ ಕಾಣ್ತಾ ಇದೆ.

ಇಲ್ಲಿ ಟೀಚರ್ ಬೋರ್ಡ್ ವೈಟ್ ಬೋರ್ಡ್ ಮೇಲೆ ಬ್ಲ್ಯಾಕ್ ಮಾರ್ಕರ್ ತೊಗೊಂಡ ಬರಿಯುತ್ತ ಇದ್ದಾನೆ.

ಲೈಟ್ಸ್ ಗಳು ಇದಾವೆ ಮತ್ತು ಯಲ್ಲೋ ಗೆರೆಗಳು ಕಾಣ್ತಾಯಿದಾವೆ.

ಮತ್ತೆ ಹಿಂದ್ಗಡೆ ಲೈಟ್ ಗಳು ಇದಾವೆ.

ಮತ್ತೆ ಎರಡು ಗಿಡಗಳು ಕಾಣ್ತಾ ಇದ್ದಾವೆ.

ಒಂದು ಗಿಡದ ಪಕ್ಕದಲ್ಲಿ ಒಂದು ಬಕೆಟ್ ಅನ್ನು.

ಮತ್ತೆ ಹಿಂದ್ಗಡೆ ಸಾಲಾಗಿ ಮರಗಳು ಕಾಣ್ತಾ ಇದ--

ಇಲ್ಲಿ ಬ್ರೆಕ್ ಡ್ಯಾನ್ಸ್ ಆಡುವ ಗೇಮ್ ಇದೆ ಮತ್ತೆ ಅದರ ಪಕ್ಕದಲ್ಲಿ ಜಂಪಿಂಗ್ ಗೇಮ್ ಇದೆ.

ಮತ್ತೆ ಪಕ್ಕದಲ್ಲಿ ಮತ್ತೊಂದು ಟಾಟಾ ಎ_ಸಿ ಕಾಣ್ತಾ ಇದೆ.

ಮತ್ತೆ ಮೇಲ್ಗಡೆ ವೈಟ್ ಲೈಟ್ಸ್ ಗಳು ಇದಾವೆ.

ಒಂದು ಸಾಲಾಗಿ ಬಿಲ್ಡಿಂಗ್ಸ್ ಗಳು ಇದ್ದಾವೆ.

ಮತ್ತೆ ಇಲ್ಲಿ ಪ್ಯಾಂಟ್ ಮತ್ತೆ ಶರ್ಟ್ ಗಳನ್ನ ನೇತು ಹಾಕಿದ್ದಾರೆ.

ಮತ್ ಇದರ ಪಕ್ಕದಲ್ಲಿ ಒಂದು ಹಾಟೊ ನಿಂತಿದೆ ಅದರ ಪಕ್ಕದಲ್ಲಿ ಒಬ್ಬ ಆಂಟಿ ನಡೆದು ಹೊಂಟಿದ್ದಾಳೆ.

ಮುಂದ್ಗಡೆ ಒಂದು ಸೈಡಿಗೆ ಹೆಣ್ಮಕ್ಳು ಮತ್ತು ಒಂದು ಸೈಡು ಗಂಡ್ಮಕ್ಳು ಕುಳಿತಿದ್ದಾರೆ.

ಇಲ್ಲಿ ಒಂದು ಎಸ್_ಬಿ_ಐ ಎಂಬ ಬೋರ್ಡ್ ಇದೆ ಅದನ್ನು--

ಸಾಲಾಗಿ ಸ್ಕೂಟಿ ಮತ್ತೆ ಬೈಕ್ ಗಳನ್ನು ನಿಂದ್ರಿಸಿದ್ದಾರೆ.

ಇಲ್ಲಿ ಒಂದು ದೇವರ ಮೂರ್ತಿ ಇದೆ.

ಕೆಳಗಡೆ ಆಲ್ ಟೈಪ್ಸ್ ಆಫ್ ಕಾರ್ ಅಂಡ್ ಸರ್ವೀಸ್ ಆಟೋ ಎಲೆಕ್ಟ್ರಾನಿಕ್ಸ್ ಎಂದು ಬರೆಯಲಾಗಿ--

ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ವೈಟ್ ಕಲರ್ ಶರ್ಟ್ ಹಾಕಿದ್ದಾನೆ.

ಅವಳು ಜುಟ್ಟನ್ನು ಹಾಕಿದ್ದಾಳೆ ಕ್ಲಿಪ್ ಅನ್ನು ಇಟ್ಟಿದ್ದಾಳೆ ಹಿಂದ್ಗಡೆ ಗಿಡಗಳು ಇದಾವೆ ಸೈಡ್ ಗೆ ಒಂದು ಗೋಪುರ ಇದೆ.

ಈ ಅಂಗಡಿಯಲ್ಲಿ ಒಬ್ಬ ಮಹಿಳೆಯು ಇದ್ದಾಳೆ.